ನಾವು ಅಲ್ಲಿ ಒಂದು ರೋಡ್ ನೋಡಬಹುದು ರೋಡ್ ಅದ ಮಧ್ಯ ಭಾಗದ ಎರಡು ಬೈಕ್‌ ಅನ್ನು ನೋಡಬಹುದು. ಸಹಿತ ಬೈಕ್ ನ ಮೇಲೆ ಹೆಲ್ಮೇಟ್ಸ್ ಸಹಾ ನೋಡಬಹುದಾಗಿದೆ .

ಬರುವುದು ಹಾಗೂ ಸುತ್ತಮುತ್ತಲ ಗಿಡಮರಗಳನ್ನೂ ಸಹ ನಾವ್ ಇಲ್ಲಿ ಕಾಣಬಹುದಾಗಿದೆ .

ಪೋಸ್ಟರ್ ಅನ್ನು ನೋಡಬಹುದಾಗಿದೆ. ಬಣ್ಣ ಬಣ್ಣದ ಬ್ಯಾನರ್ ಸಹ ನೋಡಬಹುದಾಗಿದೆ.

ಕಳಸವನ್ನು ಸಹ ನೋಡಬಹುದಾಗಿದೆ ಲೈಟ್ ಸಹ ನೋಡಬಹುದಾಗಿದೆವಾಗಿ ಸೆಕ್ಯುರಿಟಿ ಕೊಡುವ ನೋಡಬಹುದಾಗಿದೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಗಳ ಸುತ್ತ ಮುತ್ತ ಗಿಡ ಮರಗಳನ್ನು ಸಹ ನೋಡಬಹುದು.

ಕಂಬವನ್ನು ಸಹ ನೋಡಬಹುದಾಗಿದೆ ಹಾಗೂ ಸುತ್ತಮುತ್ತ ಗಿಡ ಮರಗಳು ಮತ್ತು ಬಿಲ್ಡಿಂಗ್ ನೋಡಬಹುದಾಗಿದೆ. ಸಿಗ್ನಲ್ ನೋಡಬಹುದು ಹಾಗೆ ತಳ್ಳುವ ಗಾಡಿ ಸಹ ನೋಡಬಹುದು.